ಯಾರೋ ವಾಕ್ ಮಾಡ್ತಾ ಇದ್ದಾರೆ. ಆಹ್ ಚೆನ್ನಾಗಿದೆ ನೋಡೋಕೆ ಪಾರ್ಕಿಂಗಯೆಲ್ಲ ಮಾಡಿದ್ದಾರೆ ಗಾಡಿಗಳನೆಲ್ಲ ಜನಯಲ್ಲ ಇದ್ದಾರೆ.

ಇದು ಬಂದುಬಿಟ್ಟು ನಮ್ಮ ದಾರವಾಡದಲ್ಲಿ ಇರೋ ಮೆಡಿಕಲ್ ಶಾಪ್ ಮೈನ್ ಹಾಗಿ ಮೆಡಿಕಲ್ ಶಾಪ್ ನಮಗೆ ಕಣ್ತಾ ಇದೆ ನೇಮ್ ಗೊತ್ತು ಆಗುತ್ತಾ ಇಲ್ಲ ಬಟ್ ಮೆಡಿಕಲ್ ಶಾಪ್ ಗಳು ಎಲ್ಲಾ ಆಲ್ ಟೈಪ್ ಮೇಡಿಸಿನ್ಸ್ ಸಿಗುತ್ತೆ ಮೇಡಿಸಿನ್ಸ್ ತುಂಬಾನೇ ನೀಡ್ ಇದೆ ಈ ಜನರೇಷನ್ ಅಲ್ಲಿ